ಅದು ಅಲ್ಲಿ ಒಬ್ರು ಪರ್ಸನಲ್ ನಿಂತ್ಕೊಂಡ್ ಮಾತಾಡ್ತಾಯಿದ್ದಾರೆ ಒಬ್ರು ಅಕ್ಕ ಇದಾರೆ ಒಂದು ಡಸ್ಟ್ ಬಿನ್ ಇದೆಮತ್ತೆ ಅಲ್ಲಿ ಒಂದ್ ಕಾರ್ಪೊರೇಷನ್ ಲಿಮಿಟ್ .

ಇತ್ತಲ್ಲಿ ಬಂದು ಒಂದು ಗ್ಯಾರೇಜ್ ತರಾ ಇದೆ ಈ ಕಡೆ ಒಂದು ಎಕ್ಸೆಲ್ ನ ಅವ್ರು ರೆಡಿ ಮಾಡ್ತಾ ಇದಾರೆ .

ಇಲ್ಲಿ ಬಂದು ಒಂದು ಬಿಲ್ಡಿಂಗ್ ಇದೆ. ಬಿಲ್ಡಿಂಗ್ ಹೊರಗಡೆ ರಾಲಿನಲ್ಲಿ ಒಂದು ಕಲ್ಲನ್ನು ತೆಗೆದುಕೊಂಡು ಹೋಗುತ್ತಿದ್ದಾರೆ ಅಲ್ಲಿಫೋರ್ಮೆಂ ಬರ್ಸ್ ಇದ್ದಾರೆ ಒಬ್ಬರು ಬಂದು ವೈಟ್ ಕಲರ್ ಡ್ರೆಸ್ ನ ವೇರ್ ಮಾಡಿದ್ದಾರೆ ಅವರ ಕೈಯಲ್ಲಿ ಫೋನ್ ಇಟ್ಟುಕೊಂಡಿದ್ದಾರೆ.

ಇದು ಒಂದು ಲೈಬ್ರೆರಿ ತರಾ ಇದೆ ಅಲ್ಲಿ ಬಂದು ವಾರ್ ಅಂತ ಬುಕ್ಸ್ ನ ಕೈಯಲ್ಲಿ ಹಿಡಿದುಕೊಂಡು ಒಬ್ರು ಪರ್ಸನ್ ನಿಂತಿದ್ದಾರೆ ಇಲ್ಲಿ ಬಂದು ತುಂಬಾ ಬುಕ್ಸ್ ಕೂಡ ಜೋಡಿಸುತ್ತಿದ್ದಾರೆ ನೀಟಾಗಿ ಬಂದು--

ಕ್ಯಾಂಟ್ ವಿಶ್ ಫಾರ್ ಇಟ್ ವರ್ಕ್ ಅಂತ ಹಾಗು ಒಂದು ಪೆರ್ಸನನ್ನು ವೈಟ್ ಕಲರ್ ಬನಿನ್ ವೇರ್ ಮಾಡ್ಕೊಂಡು ನಿಂತಿದ್ದಾರೆ ಜಿಮ್ ಅಲ್ಲಿ ಇದನ್ನು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ.